ಇದು ಒಂದು ಬೀಜಪುರಾದ ಒಂದು ಚಿತ್ರಣವಾಗಿದೆ. ಬೀಜಪುರಾದಲ್ಲಿ ಒಂದು ಏರಿಯಾ ದಲ್ಲಿ ಒಂದು ಒಂದು ಆಹ್ ಒಂದು ಕೋಟೆಯಾ ಚಿತ್ರಣವಾಗಿದೆ ಅಂದ್ರೆ ಒಂದು ಕೋಟೆಯಾ ರೀತಿ ಇರುವ ಒಂದು ರಿಸೆಪ್ಷನ್ ಗೆ ರೆಡಿ ಮಾಡಿದರೆ .

ಈ ಚಿತ್ರದಲ್ಲಿ ಇದು ಒಂದು ಒಂದು ಮೂವಿ ಥಿಯೇಟರ್ದುಅಥವಾ ಒಂದು ಮಾಲ್ ಅನ್ನೂ ಒಂದು ದೊಡ್ಡದಾದ ಒಂದು ರೀತಿಯಲ್ಲಿ ಕಟ್ಟುತಿದ್ದು ಒಂದು ಬಿಲ್ಡಿಂಗ್ ನ್ನು ಬಿಳಿ ಪೈಂಟ್ ಅನ್ನೂ ಮಾಡುತ್ತಾ ಇದ್ದು. ಪಟ್ನಾ ಎಂಬಾ --